ಅಲ್ಲೇ ಕೆಳಗಡೆ ಇರದು ಅವರ್ ಮಗ ಇರ್ಬೋದು ಇಲ್ಲ ಅವರ ತಮ್ಮ ಇರಬಹುದು ಸಣ್ ಹುಡ್ಗ ಒಬ್ಬ-ಒಬ್ಬ ಹುಡ್ಗ ಮತ್ ಇನ್ನೊಬ್ಬ ಹುಡ್ಗ ಸೇರ್ಕೊಂಬಿಟ್ಟು ಸೆಲ್ಫಿ ಅನ್ನ ತೊಗೋತಾಇದಾರೆ. ಹಿಂದ್ಗಡೆ ಇಬ್ಬರು ಜನ ಕುತ್ಕೊಂಡಿದ್ದಾರೆ. ಇದು ಯಾವ್ದೋ ಒಂದು ಕಚೇರಿಯಲ್ಲಿ ತೆಗ್ದಿರೋ ಫೋಟೋ .

ಇಲ್ಲಿ ಒಂದು ಸಣ್ಣ ಉದ್ಯಾನವಾನವಿದೆ ಹಾಗೆ ಅಲ್ಲಿ ಒಂದು ನಾಮ ಪಾಲಕವನ್ನು ಕೂಡ ಹಾಕಿದ್ದಾರೆ ಹಾಗು ಇಲ್ಲಿ ಪಾದಾಚಾರಿಗಳಿಗೆ ನಡೆಯಲು ಕಾಲು ದಾರಿಯು ಇದೆ. ಈ ದಾರಿಯ ಹಾ ಎಡಬದಿ ಬಲಬದಿ ಹಳದಿ ಬಣ್ಣ ಕೆಂಪು ಬಣ್ಣ ಹಸಿರಿನಿಂದ ಕಂಗೊಳಿಸಿದೆ.

ಈ ಚಿತ್ರದಲ್ಲಿ ನಾವು ಒಂದು ಡ್ಯಾಮ ಮೈ ತುಂಭಿ ಹರಿತಿ ಇರುವುದನ್ನ ನಾವ ನೊಡಬಹುದು ಜಲಾಶಯ ಈ ಜಲಾಶಯದ ಫೊಟೊ ವನ್ನ ಮಳೆಗಾಲದಲ್ಲಿ ತೆಗ್ದಿರೊ ಹಾಗೆ ಕಾಣಸ್ತಾ ಇದೆ .

ಈ ಚಿತ್ರವನ್ನು ಒಂದು ಏರ್ಪೋರ್ಟ ಲ್ಲಿ ತೆಗ್ದಿರೋಹಂಗೆ ಕಾಣಸ್ತಾ ಇದೆ. ಈ ಚಿತ್ರದಲ್ಲಿ ನಾಲಕ್ಕು ಕ್ಯಾಬಿನ್ ಇರೋದನ್ನ ನಾವ್ ನೋಡ್ಬೋದು. ಕ್ಯಾಬಿನ್ ಮೇಲ್ಗಡೆ ಮೂರು ನಾಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ಅಂದ್ಬಿಟ್ಟಿದೆ. ಒಂದು ಕಡೆ ಇಮಿಗ್ರೇಷನ್ ಇದೆ. ಹಾಗೆ ಇನ್ನೊಂದು ಕಡೆ --

ಎರಡು ಸಣ್ಣ-ಸಣ್ಣ ಈಚಲು ಮರಗಳು ಇದೆ ಹಾಗು ಸಣ್ಣ ಕಳೆಗಳು ಕೂಡ ಇದೆ. ಯಾವುದೊ ದೇವಸ್ಥಾನಕ್ಕೆ ಹೋಗಲು ಅಥವಾ ಗುಡ್ಡಕ್ಕೆ ಹೋಗಲು ಈ ದಾರಿಯನ್ನು ಮಾಡಿರುವ ಹಾಗೆ ಕಾಣಸ್ತಾಯಿದೆ.